ಇನ್ನು ಮಿಕ್ಕಿದ್ದು ಬೇರೆ ಟೈಮ್ ಲ್ಲು ಅಷ್ಟೇನೆ ತುಂಬಾ ಚೆನ್ನಾಗಿ ಮಾಡಿರ್ತಾರೆ.

ಈ ಫೌಂಟನ್ ಗಳು ಇತ್ತೀಚಿಗೆ ಎಲ್ಲ ಬಿಲ್ಡಿಂಗ್ ಗಳ ಮುಂದೆ ಕಾಮನ್ ಆಗಿ ಬಿಟ್ಟಿದೆ. ಏ ಫ್ಯಾಷನ್ ಗೆ ಡಿಸೈನ್ ಗೆ ಒಂತರ ಲುಕ್ ಗೆ ಏಸ್ತೆಟಿಕ್ ಲುಕ್ ಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ತರ ಫೌಂಟನ್ಗಳನ್ನು ಮಾಡಿದ್ರೆ.

ಇವಾಗೆಲ್ಲ ಏರಿಯಾ ಏರಿಯಾ ದಲ್ಲಿ ಬೀದಿ ಬೀದಿಗೂ ಒಂದೊಂದು ಬೂತ್ ಗಳಾಗೋಗ್ ಬಿಟ್ಟಿದ್ದಾವೆ. ಹಾಲೆಲ್ಲ ತುಂಬಾ ಈಜಿ ಯಾಗಿ ಸಿಗುತ್ತೆ. ಕ್ವಾಲಿಟಿ ನು ಚೆನ್ನಾಗಿರತ್ತೆ ಸಮಸ್ಯೆ ಇಲ್ಲ ಮುಂಚೆ ತರ ಏನು ಕಷ್ಟ ಪಡಬೇಕಾಗಿಲ್ಲ.

ಪರವಾಗಿಲ್ಲ ಸರಕಾರದವರು ಇಂಪ್ರೂವ್ ಮಾಡ್ತಾ ಇದ್ದಾರೆ.

ಈ ಮ್ಯೂಸಿಕ್ ರೆಕಾರ್ಡಿಂಗ್ಸ್ ಎಲ್ಲ ಮಾಡೋವ್ರೆಲ್ಲನು ನೋಡಿದ್ದೀನಿ ಪಿಯಾನೋ ಅಂತೂ ಎನಿ ಟೈಮ್ ಪ್ರೆಸೆಂಟ್ ಇದ್ದೆ ಇರುತ್ತೆ ಪಿಯಾನೋ ತುಂಬಾ ಇಂಪಾರ್ಟೆಂಟ್ .

ಈ ಮೈಸೂರು ಕಡೆಯೆಲ್ಲ ಐಸ್ ಲ್ಲಿ ಹಾಕಿ ಇಟ್ಟಿರ್ತಾರೆ. ಅದು ಹೆಂಗಿರುತ್ತೆ ನನಗೆ ಗೊತ್ತಿಲ್ಲ. ಆ ಕಡೆಯೆಲ್ಲ ಹೋದ್ರೆ ಫ್ರೆಶ್ ಫಿಶ್ ಸಿಗುತ್ತೆ ಅಂತ ಹೇಳ್ತಾರೆ.